ಹಾ ಅಲ್ಲಾ ನಮ್ friends ಎಲ್ಲರೂ ಬರ್ತಾರ ಅವ್ರು ಭೂಮಿಕಾ ಬರ್ತಾರ ನಾಗಮ್ಮ ಬರ್ತಾರ. ಹೌದ್ ಬರ್ತಾರ correct but ಇಲ್ಲಿ ಮನೇಲಿ ಕಳಸಲ್ಲ ಅಲ್ಲಾ ಅಮ್ಮವ್ರು.

Two days ಹ್ಮ್ ಬರ್ತಾರೆ ಎರ್ಡ್ ದಿವ್ಸ ಮಾತ್ರ ಮದ್ವೆ ಇದೆ ಒಂದ್ ದಿವ್ಸ ಹದ್ನಾಲ್ಕ್ನೆ ತಾರೀಖ್ ಆರನೇ ಇದೆ.

ಹಾ next ಆಮೇಲೆ ಮದ್ವೆ ತಾಳಿ ಕಟ್ಟೋಡು ಅಹ್ functions .

ನಿ ಖಂಡಿತವಾಗಿ ಬರಬೇಕ್ ಅಂತ ಕೇಳ್ತಿನನು. ಅದೆ ಕೇಳ್ತಿದೀರಿ ಮನೇಲಿ ಕಳಸಲ್ಲ ನನ್ಗೆ ಅಮ್ಮಾ. ಹೌದಾ~ ಅಲ್ಲಾ ಒಂದ್ ಮಾತ್ ಕೇಳ್ಬೋದಲ್ಲ ನಾನ್ ಅಮ್ಮಗ್ ಹೇಳ ಅಂದ್ರೆ ಹೇಳ್ತೀನಿ ಸಾಯಂಕಾಲ. ಕೇಳ್ತಿ ಅಮ್ಮಾ ಕಲ್ಸಲ್ವಲ್ಲ. ಹ್ಮ್ ಹ್ಮ್ ಹಾ ಹಾ ಒಂದ್ ಮಾತು ನಿನ್ ಹೇಳು ನಾನ್ ಮತ್ತೆ ಸಾಯಂಕಾಲ phone ಮಾಡಿರ್ತೀನಲ್ಲ ಅವಾಗ ಮತ್ತೆ ಹೇಳುವಂತಿ ಅಹ್ ಅದು ಚನಾಗ್ program ಎಲ್ಲಾ ನಿಮ್ friends ಕೂಡಾ ಬಂದಿರ್ತಾರಲ್ಲ ಭೂಮಿಕಾ ಗೊತ್ತ ಅಲಾ ನಿನಗೆ .

ಹಾ ಹೌದಾ .

ಒಂದ್ ದಿವ್ಸ ಮುಂಚೆನೆ ಬಂದ್ರೆ ಚೆನಾಗಿರತೈತೆ. ಚೆನಾಗಿರತೈತೆ ನನಗೂ ಬರಣಾ ಅಂತಾ ಇದೆ ಎನಂದ್ರೆ ಅಮ್ಮಾ ಕಳಸಲ್ಲಾ ಅಲ್ಲಾ ಅದೆ ಸ್ವಲ್ಪ. ಹ್ಮ್ ಅಲ್ಲಾ ಅಮ್ಮಾ ಎಲ್ಲಿ ಹೊರಗಡೆ ಹೋಗ್ಯಾರ. ಹಾ ನಾನ್ ಹೊರಗಡೆ ಬಂದಿದೀನಿ ಅಮ್ಮಾ ಮನೇಲೇ ಇದಾರೆ. ಹೌದಾ ಅಮ್ಮಾ ಅಮ್ಮಾತಂಕ ಹೋದ್ಮೇಲೆ night phone ಮಾಡ್ತೀನಿ ಅಲ್ಲಾ.

ಅವಾಗ ಒಂದ್ ಸ್ವಲ್ಪ ಮಾ~ ಮಾತಾಡಂತ್ತಿ ಅವಾಗ್ ಅವಾಗ ಕೇಳೋದ್ ಕೆಳ್ ಅಮ್ಮನ. ಕೇಳ್ತೀನಿ ಏನೋ doubt ಬಾಬು ಅಮ್ಮಾ ಕಳ್ಸೋದು ಯಾಕಂದ್ರೆ ನಿನ್ಗ್ ಕೂಡಾ ಗೊತ್ತಲಾ ಎಲ್ಲಿ ಕಳಸಲ್ಲಾ ಅಮ್ಮ. ಹಾ ಹೌದು. ಹ್ಮ್ ಅದಕ್ ಕಳಸಲ್ಲ ಹೇಳ್ತೀನಿ ಒಂದ್ ಮಾತ್ ನಾನ್ ಕೇಳ್ತೀನಿ ಮನೆಗ್ ಹೋಗ್ತೀನಲ್ಲ ಕೇಳ್ತೀನಿ ಅಮ್ಮಾ ಹಿಂಗ್ ಹಿಂಗ್ ಐತ್ ಅಮ್ಮಾ friend ದು ಅವ್ರ ಅಕ್ಕನ ಮದ್ವೆ ಇದೆ ಅಂತೆ ಕರೀತಿದಾರ ಎರ್ಡ್ ದಿವ್ಸ ಮುಂಚೆನೇ ಒಂದ್ ದಿವ್ಸ ಮುಂಚೆ ಹೋಗ್ಬೇಕ್ ಅಂತ ಅಂತ ಹೇಳ್ತಿನಿ ಅಮ್ಮ ಏನಂತಾಳ ನೋಡ್ತೀನಿ. ಒಂದ್ ಮಾತ್ ನಾನ್ ರಾತ್ರಿ ಹೊತ್ತಲ್ಲಿ ನಿನಗೆ call ಮಾಡ್ತೀನಿ.

ಹಾ ನಾನ್ ಕೇಳ್ತೀನಿ ಅಹ್ ಮಾ ನಿಮ್ ಮಗ~ ಮಗಳ್ನ ಕಳಸ್~ ಕಳಸ್ರೀ ನಮ್ ಅಕ್ಕನ್ ಮದ್ವೆಗೆ ಅಂತ ಹ್ಮ್.

ಹಾ ಮಾರಿಬ್ಯಾಡರೆಪ ಅವ್ರೆಲ್ಲಾ ಬರ್ತಾರ ಅಂತ ನಾ ನಿನ್ನ invite ಹಾ. ಅದೆ ಅದೆ~ ಹೇಳ್ದು ಹೇಳಿದ್ಲು ಅಗ್ಲೆ ಭೂಮಿ ನನ್ಗೆ ಇತರಾ ಬಾ~ ಬಾಬು ಅವ್ರ ಅಕ್ಕನ ಮದ್ವೆ ಇದೆ ಬರಬೇಕ್ ನೋಡೆ ಅಂತ ಹೇಳಿದ್ಲು ನನ್ಗೆ ಇನ್ನಾ ಹೇಳಿಲ್ಲಮ್ಮ ನನ್ಗೆ. ಇನ್ನಾ ಕರದಿಲ್ಲ ಮದ್ವೆಗೆ ಅಂತಾ ನಾನ್ ಅಂದೆ ಅಕಿಗೆ ಇನ್ನೇನ್ full ಜೋರಾ ಹಾಗಾದ್ರೆ ಮದ್ವಿ. ಹಾ full ಜೋರ್ ಮಾಡ್ತಿವಿ grand ಆಗಿ ಇಲ್ಲೇ.

ನಮ್ ಅಕ್ಕಂದು Karoor . ಹ್ಮ್ ಹ್ಮ್ ಎಲ್ಲಿಗ್ ಎಲ್ಲಿಗ್ ಕೊಟ್ಟಿರಿ ನಿಮ್ ಅಕ್ಕನ?

ಹುಡುಗ Software Engineer ಮಾಡ್ತಾನಂತೆ.

ಹ್ಮ್ ಚೆನ್ನಾಗಿದನಂತೆ ನಮ್ ಅಕ್ಕ ಒಪ್ಪಿದ್ಲು ಹೌದಾ ಭಾಳ ಇಷ್ಟ ಪಟ್ಟಳು.

ಅದೇ ಹಾ ಚೆನಾಗಿತ್ function ಗಳೆಲ್ಲ grand ಆಗಿ मेहँदी ಶಾಸ್ತ್ರ ಇಷ್ಟ ಆಯ್ತು ನಮ್ ಅಕ್ಕಗ

ಅದಕಲೆ ನೀ ಖಂಡಿತವಾಗಿ ಬರ್ಬೆಕ್ ಅಂತ. ಬರ್ತೀನಿ ನಾನು ಆದಷ್ಟು try ಮಾಡ್ತೀನಿ.

ನಾ ಕೇಳ್ತೀನಿ ಸಾಯಂಕಾಲ ಹೋಗಿ ಮನೆಗೆ ಹೋಗಿ ಕೇಳ್ತೀನಿ ಅಮ್ಮನ್ ಕೇಳ್ತೀನಿ ಅಮ್ಮಾ ಎನಂತಾಳೆ ಅಮ್ಮಾ ಇಲ್ಲ ಬೇಡಮ್ಮಾ ಅಂದ್ರೆ ನಾ ನಿನ್ಗ್ phone ಮಾಡ್ತೀನಿ ಒಂದ್ ಸತೆ ನಿನ್ ಅಮ್ಮನ್ ಕೇಳು.

ಒಂದ್ಸಲ ಅಲ್ಲಾಂದ್ರೆ ಎರಡ್ಸಲಾ ಕೇಳ್ತೀನಿ ನಿಮ್ ನಿಮ್ ಅಮ್ಮಾ ಕೂಡಾ ಬರ್ತಾಳೇನು ಕೇಳ್ತೀನಿ. ಹ್ಮ್ ನೋಡ್ತೀನಿ ಅಮ್ಮನ್ ಕೇಳ್ತೀನಿ. ಹ್ಮ್ ಅದೆ ನಿಮ್ ಅಪ್ಪಾ ನಿಮ್ ಅಮ್ಮಾ ಬಂದ್ರೆ ಒಟ್ಟಾ ನನಗ್ ಖುಷಿ ಬರ್ಬೆಕ್ ಅಂತ ಕೇಳ್ತೀನಿ.

ಹ್ಮ್ ಮರಿಬೇಡಾ miss ಮಾಡ್ಬೇಡ. ನಾ ಮರಿಯಲ್ಲಾ ಹೆಂಗ್ ಮರೀತಿನಿ. ಕೆಲ್ಸ ಇದೆ ಅಂತ ಬಿಡ್ಬೇಡ ಅಂದೆ confirm . ನಿನಗ್ ಕೆಲ್ಸ ಇದ್ರೆ ಅವಾಗ ಏನ್ ಮಾಡ್ತಿ. ಏ ಅವಗೆಲ್ಲ ಅದಕ್ ಬಿಡುಗಡೆ ಮಾಡ್ತೀನಿ ಬಾ ಅಂತ ಹೇಳ್ತೀದಿನಿ. ಹ್ಮ್ ಆಯ್ತ್ ಆಯ್ತ್ ನೋಡ್ತೀನಿ ಆದಷ್ಟ ನಾ try ಮಾಡ್ತೀನಿ ಬರಕ್ಕ.

ನೋಡ್ತೀನಿ ನೋಡ್ತೀನಿ ಹೇಳ್ತೀನಿ ಅಮ್ಮಗೆ ಇತರ ಭೂಮಿ ನಾಗಮ್ಮ ಅವ್ರ್ಗೂಡಿ ಎಲ್ಲಾರು ಹೋಗ್ತಾರಂತಮ್ಮ ನಾನ್ ಕೂಡ ಹೋಗ್ತೀನಿ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಬರ್ತೀನಿ ಅಂತ ಹೇಳ್ತೀನಿ. ಹ್ಮ್ ಹಾ try ಮಾಡು ಮತ್ತೆ phone ಮಾಡ್ತೀನಿ.

ಮದ್ವೆ ಅಂತ ನಾವ್ ಎನ್ ಹೇಳ್ತೆವೆ ಇದು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಅಗತ್ಯವಾದಂತ ಅಥವಾ ಮುಖ್ಯವಾದಂತಹ ಒಂದು ಘಟ್ಟ ಅಂತ ಹೇಳಬೋದು. ಒಂದು ಗಂಡು ಮತ್ತು ಹೆಣ್ಣು ನಡುವಿನ ಸಂಬಂಧಕ್ಕೆ ಅರ್ಥ ಕಲ್ಪಿಸುವ ಒಂದು ಆ ಭಾವ ಏನಿದೆ ಅದಕೆ ನಾವು ಮದ್ವೆ ಅಂತ ಕರಿತೆವೆ ಈ ಮದ್ವೆ ಸಾಮಾನ್ಯವಾಗಿ ಹಲವು ಪ್ರಕಾರದ ಮದುವೆಗಳನ್ನು ನಾವ್ ನೋಡ್ಬಹುದು ಅದರಲ್ಲಿ ಮುಖ್ಯವಾಗಿ ಆಗುವಂತದ್ದು ಮನೆಯವರು ಆ ನಿಶ್ಚಯಿಸಿ ಮಾಡಿರುವಂತ ಮದ್ವೆಗಳಾಗಿರಲಿ ಅಥವಾ ಆ ಪ್ರೀತಿ ಪ್ರೇಮ ನಡೆಸಿ ಮಾಡು ಮಾಡಿಕೊಡುವಂತಹ ಮದ್ವೆ ಆಗಿರಲಿ ಇಂತಹ ಮದುವೆಗಳನ್ನು ನಾವ್ ನೋಡ್ಬಹುದು ಆದ್ರೆ ಈ ಮದ್ವೆ ಅನ್ನೋದು ಆ ಪ್ರತಿಯೊಬ್ಬರ ಬಾಳಿನಲ್ಲಿ ಆ ಇರಬೇಕಾದಂತ ಒಂದು ಮುಖ್ಯವಾದ ಅಂಶ ಸಾಮಾನ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಆ ಮೂರು ಘಟ್ಟಗಳನ್ನು ನೋಡಬಹುದು ಅದು ಬಾಲ್ಯ. ಬಾಲ್ಯ ಆ ಬಾಲ್ಯದ ಸಮಯ ಮತ್ತೊಂದು ಗೃಹಸ್ತ ಸಮಯ ಜೊತೆಗೆ ವೃದ್ಧಾಪ್ಯ ಇದರಲ್ಲಿ ಆ ಗೃಹಸ್ತ ಸಮಯದಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಬಾಂಧವ್ಯ ಅಥವಾ ಆ ಬಾಂಧವ್ಯ ಏನ್ ಹೇಳ್ತೇವೆ ಅದು ಅಂದ್ರೆ ಮದುವೆ ಆ ಮದುವೇಲಿ ಸಾಮಾನ್ಯವಾಗಿ ಈ ಮದ್ವೆಯಿಂದ ತುಂಬಾ ಉಪಯೋಗವಾಗುವ ಅಂಶಗಳೆನಂದ್ರೆ ಮದುವೆ ಸಂದರ್ಭದಲ್ಲಿ ಎಲ್ಲಾ ಸಂಬಂಧಿಕರು ಅಥವಾ ದೂರ ದೂರದಲ್ಲಿ ವಾಸವಾಗಿರುವಂತಹ ಸಂಬಂಧಿಕರೆಲ್ಲ ಬಂದು ಒಟ್ಟುಗೂಡಿ ಆ ಜೊತೆಗೆ ಕೆಲಸ ಮಾಡುತ್ತಾ ಜೊತೆಗೆ ತಮ್ಮ ಕಷ್ಟ ಸುಖಗಳನೆಲ್ಲ ಹಂಚಿಕೊಳ್ತಾರೆ. ಆ ಅದೆ ರೀತಿ ಆ ಆ ಮದುವೆ ಆಗುವಂತಹ ಆ ಜೋಡಿ ಏನಿದೆ ಅವರಿಗೆ ಶುಭ ಹಾರೈಸ್ತಾರೆ ಜೊತೆಗೆ ಈ ಮದುವೆ ಅನ್ನೋದೆನಿದೆ ಇದು ಕೇವಲ ಎರಡು ಆ ಒಂದು ಗಂಡು ಮತ್ತೆ ಹೆಣ್ಣಿನ ನಡುವೆ ಇರುವ ಸಂಬಂಧ ಅಲ್ಲ ಇದು ಆ ಎರಡು ಕುಟುಂಬಗಳ ನಡುವೆ ಆ ಬೆಳಿಯುವಂತ ಬಾಂಧವ್ಯ ಅಥವಾ ಸಂಬಂಧ ಅಂತ ನಾವ್ ಹೇಳ್ಬೋದು. ಆ ಸಾಮಾನ್ಯವಾಗಿ ಆ ಮನೆಗಳಲ್ಲಿ ಆ ಕುಟುಂಬಗಳ ನಡುವೆ ಒಳ್ಳೆಯ ಬಾಂಧವ್ಯ ಬೆಳೆದಿದ್ರೆ ಅದು ಆ ಆ ಮದುವೆಯಾದ ಜೋಡಿಯ ಮೇಲೆಸ ಉತ್ತಮವಾದಂತಹ ಪ್ರಭಾವ ಬೀರುತ್ತದೆ ಅದೆ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಾಗಲಿ ಆ ಜೊತೆಗೆ ಆ ನಿಲ್ಲುವಂತಹ ಒಂದು ಬಾಂಧವ್ಯ ಅಂದ್ರೆ ಅದು ಮದುವೆ ಆ ಮದುವೆ ಅಥವಾ ಸಂಗಾತಿ. ಆ ಈ ಮದುವೆಯಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದ್~ ನೋಡಬಹುದು ಏನ~ ಏನಂದ್ರೆ ಆ ಈಗ ನಾವು ಆ ಮದುವೆ ಸಮಾರಂಭಗಳಲ್ಲಿ ಹೋದಾಗ ಸಾಮಾನ್ಯವಾಗಿ ಆ ಮದುಮಕ್ಕಳಿಗೆ ಶುಭ ಹಾರೈಸಿ ಉಡುಗೊರೆಗಳನ್ನ್ ನೀಡಿ ಆ ಬರುವಂತಹದನ್ನು ನಾವು ನೋಡಬಹುದು. ಆ ಮದುವೆ ಅನ್ನೋದಕ್ಕೆ ಅದರದೇ ಆದ ಒಂದು ಸ್ಥಾನ ಮಾನ ಅನ್ನೋದ್ ಇದೆ. ಆ ಇದು ಮುಂಚಿನ ಕಾಲದಿಂದಲೂ ನಡೆದುಕೊಂಡು ಬರುವ ಬರುತಿರುವಂತ ಒಂದು ವಿಧಾನ. ಈ ಮದುವೆ ಮಾಡಿಕೊಳ್ಳುವದರಿಂದ ಒಂದು ಗಂಡು ಹೆಣ್ಣಿನ ನಡುವೆ ಇರುವಂತ ಸಂಬಂಧಕ್ಕೆ ಒಂದು ಉತ್ತಮ ಅರ್ಥವನ್ನು ನೀಡಬಹುದು ಅಂತ ಹೇಳ್ಬೋದು. ಆ ಮದುವೆಯಲ್ಲಿ ಸಾಮಾನ್ಯವಾಗಿ ಆ ಹಿಂದೂ ಅದರಲ್ಲಿ ಬೇರೆ ಬೇರೆ ಆದಂತಹ ಪ್ರಕಾರದ ಮದುವೆ ಇದೆ ಆ ಆ ಮದುವೆಗಳ ರೀತಿಯಲ್ಲ ಆ ಧರ್ಮದ ಮೇಲೆ ನಿರ್ಮಲವಾಗಿರುತ್ತದೆ. ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಆಗುವಂತಹ ಮದುವೆ ಬೇರೆ ರೀತಿ ಆಗಿರುತ್ತದೆ ಅದೆ ರೀತಿ ನಾವು ನೋಡಬೇಕಾದರೆ Muslims ಆಗಿರಲಿ ಅಥವಾ Christian ಆಗಿರಲಿ ಇವರ ಪದ್ದತಿಗಳೆ ಬೇರೆ ಇರ್ತದೆ ಮದುವೆ ಆಗುವ ಸಂದರ್ಭದಲ್ಲಿ. ಸಾಮಾನ್ಯವಾಗಿ ಹಿಂದೂ ಮದುವೆಗಳಲ್ಲಿ ನಾವು ನೋಡೋದು ಆದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಆ ಸಪ್ತಪದಿ ಜೊತೆಗೆ ಮಾಂಗಲ್ಯಧಾರಣೆ ಆ ಇವು ಮುಖ್ಯವಾಗಿರುತ್ತದೆ. ಅದೆ ನಾವು Christian ಮದುವೆಗಳಲ್ಲಿ ನೋಡುವುದಾದರೆ ಆ ಸಾಮಾನ್ಯವಾಗಿ ಅದರಲ್ಲಿ ಆ ಉಂಗುರ ತೊಡಿಸಿ ಮದುವೆ ಆಗ್ತಾರೆ ಅದೆ ಅದರ ಜೊತೆ ಮುಸ್ಲಿಂ ಅಲ್ಲಿ ಮದುವೆ ಮುಸ್ಲಿಂ ಆ ಧರ್ಮದಲ್ಲಿ ಮದುವೆ ಹೇಗಂದ್ರೆ ಆ ಒಂದು ಆ ಇದರ ಮೇ~ ಆ ಒಂದು ಪುಸ್ತಕದ ಮೇಲೆ ಬರೆದಿಟ್ಟು ಆಗುವಂತಹ ಮದುವೆಯನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಮದುವೆಯೆನ್ನುವುದುದೊಂದು ಆ ಉತ್ತಮವಾದಂತಹ ಬಾಂಧವ್ಯ ಎರಡು ವ್ಯಕ್ತಿಗಳ ನಡುವೆ ಒಂದು ಉತ್ತಮ ಆ ಉತ್ತಮವಾದ ಸಂಬಂಧವನ್ನು ಕಲ್ಪಿಸಲಿಕ್ಕೆ ಈ ಮದುವೆ ತುಂಬಾ ಸಹಾಯಕ. ಆ ಮದುವೆ ಅನ್ನೋದು ಏನ್ ಹೇಳತೆವೆ ಆ ಇದು ಆ ಇದ್ರಲ್ಲಿ ಒಬ್ಬ ವ್ಯಕ್ತಿಗೆ ಆ ತನ್ನ ಸಂಗಾತಿಯ ಮೇಲೆ ನಂಬಿಕೆ ಮತ್ತು ಅವರ ಅವರಿಗೆ ಆ ಹೇಗೆ ಸಹಾಯ ಮಾಡುವುದು ಅಥವಾ ಅವರ ಜೊತೆ ಹೇಗೆ ನಿಲ್ಲುವುದನ್ನು ನಾವು ಇದರಲ್ಲೇ ನೋಡಬಹುದು.

ಆ ನನ್ ಹೆಸ್ರು ಅರ್ಬಿನ್ ಅಂತ, ನಾನಿವತ್ತು ನನ್ school life ಬಗ್ಗೆ ಮಾತಾಡಕ್ ಇಷ್ಟ ಪಡ್ತಾ ಇದ್ದೀನಿ first of all ನಮ್ದು ತುಂಬಾ. ಚಿಕ್ಕ ಅಂದ್ರೆ ತುಂಬಾ ಪುಟ್ಟ ಹಳ್ಳಿ, ಆಹ್, so ಆ ಪುಟ್ಟ ಹಳ್ಳಿಯಲ್ಲಿ ಒಂದು ಪುಟ್ಟ school ಇತ್ತು. ನಂಗೆ ನನ್ parents ಗೆ ನಾನು ನಮ್ಮಕ್ಕ ಇಬ್ರು ಮಕ್ಳು, ಆ first ನನ್ನ ಅಕ್ಕನ್ಗೆ school ಅಲ್ಲಿ ಸೇರ್ಸಿದ್ರು. Next ಅವ್ಳ್ ಇದ್ದಾಳೆ ಅನ್ನೋ support ಗೆ ನನ್ನ ತುಂಬಾ ಒಂದ್ three years ಗೆನೇ ಸೇರ್ಸ್ಬಿಟ್ರು. ನಾನು ಅಕ್ಕ ಹೋಗ್ತಿದ್ದಾಳೆ ಅನ್ನ ಖುಷಿಗೆ daily school ಗೆ ಹೋಗ್ತಾ ಇದ್ದೆ ಆಹ್ first ದಿನ ಎಲ್ಲಾ ತುಂಬಾ ಬೇಜಾರಾಗ್ತಿತ್ತು, ಅಳು ಬರ್ತಾ ಇತ್ತು. ಅಮ್ಮನ್ನ ಬಿಟ್ಟ್ ಇರ್ಬೇಕಲ್ಲಾಂತ ಎಲ್ಲಾ, ಆಮೇಲ್ ಹೋಗ್ತಾ ಹೋಗ್ತಾ ಹೋಗ್ತಾ ಒಬ್ಬೊಬ್ರಾಗಿ ಒಂದೊಂದಾಗಿ friends ಆದ್ರು. First day ಹೇಗಿತ್ತು ಅಂದ್ರೆ ನಾನ್ ತುಂಬಾ ಅಂದ್ರೆ ತುಂಬಾ ಅಳ್ತಾ ಇದ್ನಾ, ಆವಾಗ ನಂದು classmate ಅಂತೆ ಅದು ಹುಡ್ಗಿ, ಯಾರಂತ ಗೊತ್ತಿಲ್ಲ. But ಅಮ್ಮ ಈವಾಗ್ಲೂ ಹೇಳ್ತಾರೆ, ಆಹ್ ಅವ್ಳು ಅಳ್ಬೇಡ ಕಣೇ, ಬಾರೇ ನಾನಿದ್ದೀನಿ school ಅಲ್ಲಿ ಯಾಕ್ ಭಯಪಡ್ತೀಯಾಂತ ಹೇಳ್ತಿದ್ಲು. ಆಮೇಲೆ school ಎಲ್ಲಾ ಮುಗಿದ್ ಕೂಡ್ಲೆ ಅವ್ಳು ನಮ್ಮ್ ಮನೆಯ ಪಕ್ಕದ್ ಹುಡ್ಗಿನೇಂತ ಗೊತ್ತಾಗ್ತಿತ್ತು daily ಅವ್ಳು ನಾನು ಹೋಗೋದು ಬರೋದು ಮಜಾ ಮಾಡೋದು ಹೀಗೇ ಇದ್ವು. Childhood ಎಲ್ಲಾ ಆಗ್ತಾ ಹಿಂಗೇ daily daily process ಹಿಂಗೆ ಒಂದಾದ್ಮೇಲ್ ಒಂದು ಆ ಈ class ಆದ್ಮೇಲೆ ಆ class . ಹಿಂಗೆ ಮಜಾ, ಆಟ, ಊಟ ಎಲ್ಲಾ ಆಗ್ತಾ ಇತ್ತು. ಆಹ್ ಹಿಂಗೆ ಬರ್ತಾ ಬರ್ತಾ ಒಂದ್ fifth ತನ್ಕ ಆಯ್ತು, sixth ಆದ್ಮೇಲೆ ಮನೇಲಿ ಏನೋ ಸಮಸ್ಯೆ ಆಯ್ತು. So ನಾವು ಹಳ್ಳಿನ ಬಿಟ್ಟು city ಗ್ ಬಂದ್ವು, ಈ city ಲಿ ಹೆಂಗೆ ಅಂದ್ರೆ ಜನ ನಾವಾಗಿದ್ ನಾವ್ ಮಾತಾಡುದ್ರೂ ಮಾತಾಡಕ್ಕೆ ತುಂಬಾ ಕಷ್ಟಪಡ್ತಾರೆ. ಅಂತದ್ರಲ್ಲಿ ನಾವ್ ಊರ್ ಬಿಟ್ಟು ನಮ್ಮ್ ಊರ್ ಬಿಟ್ಟು ಬೇರೆ ಊರಿಗ್ ಬಂದು ತುಂಬಾ ಕಷ್ಟ ಆಯ್ತು ಸ್ವಲ್ಪ ದಿನ ಎಲ್ಲಾ ಆಮೇಲೆ ಆಹ್ ಇಲ್ಲಿ school ಗೆ ಸೇರ್ಕೊಂಡು, school ಅಲ್ಲಿ ಯಾರೂ ಮಾತಾಡ್ತಾ ಇರ್ಲಿಲ್ಲ starting starting . ತುಂಬಾ ಬೇಜಾರಾಗ್ತಿತ್ತು school ಗೆ ಹೊಗ್ಬೇಕೂಂದ್ರೆನೆ ತುಂಬಾ ಅಳು ಬರ್ತಾ ಇತ್ತು. ಆಮೇಲ್ ಹೋಗ್ತಾ ಹೋಗ್ತಾ ನಾವ್ ಓದೋ ರೀತಿ ನೋಡಿ teachers ಎಲ್ಲಾ ಸಕ್ಕತ್ encourage ಮಾಡ್ತಿದ್ರು. ಹೀಗಾಗಿ ಸ್ವಲ್ಪ ಅಲ್ಪ ಸ್ವಲ್ಪ friends ಆದ್ರು ಬರ್ತಾ ಇದ್ನೋ ಹೋಗ್ತಾ ಇದ್ದೋರು road ಅಲ್ಲೆಲ್ಲ ಮಜಾ ಮಾಡ್ತಾ ಇದ್ರು. ಪಾನಿಪುರಿ ಅಂತೆ, ಗೋಬಿ ಅಂತೆ ಅದು ಇದು ಎಲ್ಲಾ ತಿನ್ತಾ ಇದ್ನ. ಆಮೇಲೆ ಹೆಂಗೋ ಅಂದ್ರೆ sixth, seventh ತನ್ಕಾನು ಮುಗೀತು ಮತ್ತೆ high school join ನಾನು. ಅದು high school ತುಂಬಾ ಹೊಸದು ಗೊತ್ತೇ ಆಗ್ತಿರ್ಲಿಲ್ಲ. ಆಮೇಲ್ ಆಮೇಲ್ ಆಮೇಲೆ ಒಬ್ಬೊಬ್ರಾಗಿ friends ಆದ್ರು ಆಹ್ ಒಂಥರಾ ಹೇಳ್ಬೇಕೂಂದ್ರೆ family ತರಾ ಅನ್ಸ್ತು. ಒಂದು eighth, ninth, tenth ಈ life ಹೇಗಂದ್ರೆ ತುಂಬಾ enjoyment ಇತ್ತು, ನಾವೇನ್ ಮಾಡಿದ್ರು ಗೊತ್ತಾಗ್ತ ಇತ್ತು. ಎಲ್ಲಾ friends ಎಲ್ಲಾ ಇದ್ರು ತುಂಬಾ ಚೆನ್ನಾ~ ಅದು eighth, ninth, tenth memory ಅಂದ್ರೆನೇ ಅದೊಂತರ ತುಂಬಾ special ತುಂಬಾ ಚೆನ್ನಾಗಿದೆ. Friends ಎಲ್ಲಾ ಒಂಥರಾ family ತರ treat ಮಾಡ್ತಾ ಇದ್ರು. ನಮ್ದೊಂದ್ gang ಗೆ ಇರ್ತಿತ್ತು. ನಾವು ಓ~ ಹೇಗ್ ಒದ್ತೀವಿ ಹಾಗೆ ಮಜಾ ಕೂಡ ಮಾಡ್ತಾ ಇದ್ವು. ಆಮೇಲೆ ನಮ್ಮ್ class ಅಲ್ಲಿ ನಮ್ದ್ ಆ gang ಅಂದ್ರೆ ತುಂಬಾ famous . ಆಹ್ ಚೆನ್ನಾಗ್ ಎಲ್ಲಾರು appreciate ಮಾಡ್ತಾ ಇದ್ರು ಚೆನಾಗ್ ಓದ್ತೀರ ಹಂಗೆ ಹೀಗೆ ಹೀಗೆ ಓದಿ ಮುಂದಕ್ಕ್ ಬರ್ತೀರಾ ಅಂತ ಎಲ್ಲಾ encourage ಮಾಡ್ತಾ ಇದ್ರು. ಹೆಂಗೋ school school time ಮುಗೀತು, next college college ಅಲ್ಲಿ ಗೊತ್ತಲ್ಲ ಜಾಸ್ತಿ two hours class ಇದ್ರೆ four hours ಮಜಾ ಮಾಡೋದು, bunk ಮಾಡೋದು ಇದೇ ಇರ್ತಿತ್ತು. But ಆ college ಅಂದ್ರೆ college life ಆಗ್ಬಿಡ್ತು, but school still . ಒಂದ್ one to tenth ತನ್ಕ school life ಅದಂತು ಹೇಳ್ಲಿಕ್ಕೇ ಆಗದಿಲ್ಲ, ತುಂಬಾ ಅಂದ್ರೆ ತುಂಬಾ special . ಕೆಲವೊಂದು memories ಇದೆ friends friend ಜೊತೆಯೆಲ್ಲಾ ಜಗ್ಳ ಆಡೋದು, ಕಿತ್ತಾಡೋದು, ಮಜಾ ಮಾಡದು, ನನ್ pencil ಕಿತ್ಕೊಂಡ್ಳು, ನನ್ notes ಕಿತ್ಕೊಂಡ್ಳು, ನಂಗ್ ಇದ್ ಮಾಡುದ್ಲು, ಅದ್ ಮಾಡ್ದ್ಲು. ಚಾಡಿ ಹೇಳಿದ್ಲು, friend ಜೊತೆ ಜಗ್ಳ ಮಾಡ್ಕೊಳ್ಳೋದು ಒಂತರಾ ಆಹ್ super ಆಗಿತ್ತು, ಹೇಳ್ಲಿಕ್ಕೇ ಆಗೋದಿಲ್ಲ. ಎಲ್ಲಾ ಅದೆಲ್ಲಾ feel ಮಾಡ್ಬೇಕು ಅಲ್ಲಾ? Feel ಮಾಡಿದ್ರೇನೇ ಗೊತ್ತಾಗೋದು life ಹೇಗಿದೆ ಅಂತ. ಆಹ್ ಒಟ್ನಲ್ಲಿ ಒಂದ್ tenth one to tenth ಎಲ್ಲಾ ಮುಗೀತು, ಮುಗ್ದು ಇವಾಗ PUC ಆಗಿ, degree ಆಗಿ ಒಂತರಾ life ಚೆನ್ನಾಗಿದೆ. But school life ಅಂತ ಹೇಳಿದ್ರೇನೆ ತುಂಬಾ memory .

ಹಾ ನಾನು ಈಗ ಅದೇ BOP capital ಅಲ್ಲಿ work ಮಾಡ್ತಾ ಇದ್ದೆ.

ಹಾ ನಂದು degree ಆಗಿದೆ ನಿಮ್ದು ಆಗಿದಾ?

ಈಗ job vacancy ಯಲ್ಲಿಯೇ ನೋಡ್ತಾ ಇದ್ದೆ any suggestion ಏನಾದ್ರು ಇದೆಯಾ?

Suggestion ಇದ್ degree ಯಾಗಿ computer ಯೆಲ್ಲಾ ಆಗಿದೆಯಾ ನಿಮ್ದು?

ಹಾಗಾದ್ರೆ computer ಯಾವ್ದು ಆಗಿದೆ ಅಂದ್ರೆ Tally ಅದೆಲ್ಲಾ ಆಗಿದ್ಯಾ ಅಥವಾ ಖಾಲಿ Basic ಮಾತ್ರನ?

Okay ಅಂದ್ರೆ ಈಗ ಒಂದು ಉಂಟು ಮಾರ್ರೆ ನೋಡ್ಬೋದು ನಿಮ್ಗೆ.

ಹಾ ಇಲ್ಲೇ ನಮ್ದು society bank ಅಲ್ಲಿ ಒಂದು job ಇತ್ತು.

ಅದೇ B.com ಆದವರು ತಕೊಳ್ತಾರೆ B.com ಅದೇ B.com ಆದವರು ತಕೊಳ್ತಾರೆ B.com .

Experience ಅದೇ ಬೇಕು ಒಂದು ವರ್ಷ experience ಬೇಕು ನಿಮ್ಗೆ experience ಏನ್ ಇದ್ಯಾ?

ಇಲ್ಲಾ ಇಲ್ಲಾ experience ಏನೂ ಇಲ್ಲಾ ಅದು salary base ಎಲ್ಲಾ ಹೇಗೆ?